ಬ್ಲೆಂಡರ್ ನ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನಲ್ಲಿಯ ಪ್ರಾಪರ್ಟೀಸ್ ವಿಂಡೋ ಕುರಿತು ಆಗಿದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ಅನ್ನು ನೋಡಿದ ನಂತರ ಪ್ರಾಪರ್ಟೀಸ್ ವಿಂಡೋ ಎಂದರೇನು ಪ್ರಾಪರ್ಟೀಸ್ ವಿಂಡೋದಲ್ಲಿ ಸೀನ್ ಪ್ಯಾನಲ್ ವರ್ಲ್ಡ್ ಪ್ಯಾನಲ್ ಮತ್ತು ಓಬ್ಜೆಕ್ಟ್ ಪ್ಯಾನಲ್ ಗಳೆಂದರೇನು160 ಮತ್ತು ಪ್ರಾಪರ್ಟೀಸ್ ವಿಂಡೋದ ಅಡಿಯಲ್ಲಿ ಸೀನ್ ಪ್ಯಾನಲ್ ವರ್ಲ್ಡ್ ಪ್ಯಾನಲ್ ಹಾಗೂ ಓಬ್ಜೆಕ್ಟ್ ಪ್ಯಾನಲ್ ಗಳಲ್ಲಿ ಇರುವ ವಿವಿಧ ಸೆಟ್ಟಿಂಗ್ ಗಳು ಮುಂತಾದವುಗಳ ಬಗೆಗೆ ನಾವು ಕಲಿಯುವೆವು
ಬ್ಲೆಂಡರ್ ಇಂಟರ್ಫೇಸ್ ನ ಮೂಲ ಅಂಶಗಳನ್ನು ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲವಾದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಥೆ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ಡಿಸ್ಕ್ರಿಪ್ಶನ್ ಅಫ್ ದ ಬ್ಲೆಂಡರ್ ಇಂಟರ್ಫೇಸ್ ಎನ್ನುವುದನ್ನು ನೋಡಿರಿ
ಈ ಪ್ರಾಪರ್ಟೀಸ್ ವಿಂಡೋ ಎನ್ನುವುದು ನಮ್ಮ ಸ್ಕ್ರೀನ್ ನ ಬಲಬದಿಗೆ ಇರುತ್ತದೆ
ಪ್ರಾಪರ್ಟೀಸ್ ವಿಂಡೋದ ಮೊದಲನೆಯ ಪ್ಯಾನಲ್ ಹಾಗೂ ಸೆಟ್ಟಿಂಗ್ ಗಳನ್ನು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ
ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಮುಂದಿನ ಪ್ಯಾನಲ್ ಗಳನ್ನು ನಾವು ನೋಡೋಣ
ಮೊದಲು ಉತ್ತಮ ವೀಕ್ಷಣೆ ಮತ್ತು ಗ್ರಹಿಕೆಗಳಿಗಾಗಿ ನಮ್ಮ ಪ್ರಾಪರ್ಟೀಸ್ ವಿಂಡೋವನ್ನು ನಾವು ರಿಸೈಜ್ ಮಾಡಲೇಬೇಕು
ಪ್ರಾಪರ್ಟೀಸ್ ವಿಂಡೋದ ಎಡ ಅಂಚಿನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿಯಿರಿ ಮತ್ತು ಎಡಗಡೆಗೆ ಎಳೆಯಿರಿ
ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಆಯ್ಕೆಗಳನ್ನು ಈಗ ನಾವು ಹೆಚ್ಚು ಸ್ಪಷ್ಟವಾಗಿ ನೋಡಬಹುದು
ಬ್ಲೆಂಡರ್ ನ ವಿಂಡೋ ಗಳನ್ನು ಹೇಗೆ ರಿಸೈಜ್ ಮಾಡುವದೆಂದು ತಿಳಿಯಲು ಹೌ ಟಿಒ ಚಂಗೆ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಹೌ ಟು ಚೇಂಜ್ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಎನ್ನುವ ನಮ್ಮ ಟ್ಯುಟೋರಿಯಲ್ ನೋಡಿರಿ
ಪ್ರಾಪರ್ಟೀಸ್ ವಿಂಡೋದಲ್ಲಿ ಮೇಲಿನ ಸಾಲಿನಲ್ಲಿರುವ ಎರಡನೆಯ ಐಕಾನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಸೀನ್ ಪ್ಯಾನಲ್ ಆಗಿದೆ
ಕೆಮೆರಾ ಎನ್ನುವುದು ಸೀನ್ ಅನ್ನು ರೆಂಡರ್ ಮಾಡಲು ಬಳಸುವ ಆಕ್ಟಿವ್ ಕ್ಯಾಮೆರಾ ಆಗಿದೆ
ಯುನಿಟ್ಸ್ ಎನ್ನುವುದು ಸೀನ್ ನಲ್ಲಿಯ ಓಬ್ಜೆಕ್ಟ್ ಗಳ ಅಳತೆಯನ್ನು ನಿರ್ಧರಿಸುತ್ತದೆ
ಬ್ಲೆಂಡರ್ ನಲ್ಲಿ ಅನಿಮೇಟ್ ಮಾಡಲು ಇದು ತುಂಬಾ ಉಪಯುಕ್ತ ಹಾಗೂ ಮುಖ್ಯವಾಗಿದೆ
ಡೀಫಾಲ್ಟ್ ಆಗಿ ಯುನಿಟ್ಸ್ ಎನ್ನುವುದು ನೋನ್ ಮತ್ತು ಡಿಗ್ರೀಸ್ ಗಳಿಗೆ ಸೆಟ್ ಮಾಡಲಾಗಿದೆ
ಮೆಟ್ರಿಕ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈಗ ನಮ್ಮ ಸೀನ್ ನಲ್ಲಿಯ ಎಲ್ಲ ಓಬ್ಜೆಕ್ಟ್ ಗಳು ಮೀಟರ್ ನಲ್ಲಿ ಅಳೆಯಲ್ಪಡುವವು
ಗ್ರಾವಿಟಿ ಎನ್ನುವುದರತ್ತ ಒಂದು ಸಲ ನೋಡಿರಿ
ಗ್ರಾವಿಟಿ ಎನ್ನುವುದರ xyಜ್ ಯುನಿಟ್ ಗಳು ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಗೆ ಬದಲಾಯಿಸಿರುವದನ್ನು ಗಮನಿಸಿರಿ
ಬ್ಲೆಂಡರ್ ನಲ್ಲಿ ಭೌತಶಾಸ್ತ್ರವನ್ನು ಬಳಸಿಕೊಂಡು ನಾವು ಓಬ್ಜೆಕ್ಟ್ ಗಳನ್ನು ಅನಿಮೇಟ್ ಮಾಡುವಾಗ ಗ್ರಾವಿಟಿ ಎನ್ನುವುದು ಉಪಯೋಗಕ್ಕೆ ಬರುತ್ತದೆ
ನಾವು ಅದನ್ನು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನೋಡುವೆವು
ಪ್ರಾಪರ್ಟೀಸ್ ವಿಂಡೋದಲ್ಲಿ ಮೇಲಿನ ಸಾಲಿನಲ್ಲಿರುವ ಮೂರನೆಯ ಐಕಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ವರ್ಲ್ಡ್ ಪ್ಯಾನಲ್ ಆಗಿದೆ
ಇಲ್ಲಿ ನಾವು ಬ್ಲೆಂಡರ್ ನ ವರ್ಲ್ಡ್ ಅಥವಾ ಬ್ಯಾಕ್ ಗ್ರೌಂಡ್ ನ ಸೆಟ್ಟಿಂಗ್ ಗಳನ್ನು ಬದಲಾಯಿಸಬಹುದು
ಬ್ಲೆಂಡ್ ಸ್ಕೈ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಪ್ರಿವ್ಯೂ ಗ್ರೇಡಿಯಂಟ್ ಬಣ್ಣಕ್ಕೆ ಬದಲಾಯಿಸುತ್ತದೆ
ಆದರೆ 3ದ್ ವ್ಯೂ ಇದ್ದ ಹಾಗೆಯೇ ಕಾಣುತ್ತದೆ
ಆದ್ದರಿಂದ ಬ್ಯಾಕ್ಗ್ರೌಂಡ್ ನಿಜವಾಗಿ ಬದಲಾಯಿಸಿದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ160
ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
ಈಗ ನಾವು ಬ್ಯಾಕ್ ಗ್ರೌಂಡ್ ನಲ್ಲಿ ಬದಲಾವಣೆಯನ್ನು ನೋಡಬಹುದು
ಈ ರೆಂಡರ್ ಡಿಸ್ಪ್ಲೇ ಅನ್ನು ಕ್ಲೋಸ್ ಮಾಡಿರಿ
ಜೆನಿತ್ ಕಲರ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಮೆನ್ಯುವಿನಿಂದ ಒಂದು ಬಣ್ಣವನ್ನು ಆರಿಸಿಕೊಳ್ಳಿ
ನಾನು ಬಿಳಿ ಬಣ್ಣವನ್ನು ಆರಿಸಿಕೊಳ್ಳುತ್ತಿದ್ದೇನೆ
ಈಗ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಆಂಡ್ ವೈಟ್ ಗ್ರೇಡಿಯಂಟ್ ನೊಂದಿಗೆ ರೆಂಡರ್ ಮಾಡಲ್ಪಡುವದು
ವರ್ಲ್ಡ್ ಪ್ಯಾನಲ್ ನಲ್ಲಿರುವ ಇತರ ಸೆಟ್ಟಿಂಗ್ ಗಳೆಂದರೆ Ambient ಆಕ್ಲೂಷನ್ ಆಂಬಿಯೆಂಟ್ ಅಕ್ಲೂಶನ್ ಎನ್ವೈರನ್ಮೆಂಟ್ ಲೈಟಿಂಗ್ ಎನ್ವೈರ್ನ್ಮೆಂಟ್ ಲೈಟಿಂಗ್ ಇಂಡೈರೆಕ್ಟ್ ಲೈಟಿಂಗ್ ಇಂಡೈರೆಕ್ಟ್ ಲೈಟಿಂಗ್ ಗ್ಯಾಥರ್ ಗ್ಯಾದರ್ ಮಿಸ್ಟ್ ಮಿಸ್ಟ್ ಸ್ಟಾರ್ಸ್ ಸ್ಟಾರ್ಸ್ ಮುಂತಾದವುಗಳು
ಬ್ಲೆಂಡರ್ ನಲ್ಲಿ ಲೈಟಿಂಗ್ ನ ಬಗೆಗೆ ಇರುವ ಮುಂದುವರಿದ ಟ್ಯುಟೋರಿಯಲ್ ಗಳಲ್ಲಿ ಈ ಸೆಟ್ಟಿಂಗ್ ಗಳು ವಿವರಿಸಲ್ಪಡುವವು
ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿನಲ್ಲಿರುವ ನಾಲ್ಕನೆಯ ಐಕಾನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಆಬ್ಜೆಕ್ಟ್ ಪ್ಯಾನಲ್ ಆಗಿದೆ
ಇಲ್ಲಿ ಆಕ್ಟಿವ್ ಓಬ್ಜೆಕ್ಟ್ ಗಾಗಿ ಸೆಟ್ಟಿಂಗ್ ಗಳಿವೆ
ಡೀಫಾಲ್ಟ್ ಆಗಿ ಈ ಕ್ಯೂಬ್ ಆಕ್ಟಿವ್ ಓಬ್ಜೆಕ್ಟ್ ಆಗಿದೆ
ಹೀಗಾಗಿ ಇಲ್ಲಿಯ ಎಲ್ಲ ಸೆಟ್ಟಿಂಗ್ ಗಳು ಕ್ಯೂಬ್ ಗಾಗಿ ಇರುತ್ತವೆ
ಟ್ರಾನ್ಸ್ಫಾರ್ಮ್ ಎನ್ನುವುದು ಆಕ್ಟಿವ್ ಓಬ್ಜೆಕ್ಟ್ ನ ಸ್ಥಾನ ತಿರುಗುವಿಕೆ ಮತ್ತು ಅಳತೆಗಳನ್ನು ನಿರ್ಧರಿಸುತ್ತದೆ
ಲೊಕೇಶನ್ ನ ಅಡಿಯಲ್ಲಿಯ X160 0 ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ 1 ಅನ್ನು ಟೈಪ್ ಮಾಡಿರಿ ಮತ್ತು Enter ಅನ್ನು ಒತ್ತಿರಿ
ಈ ಕ್ಯೂಬ್ x ಆಕ್ಸಿಸ್ ನ ಮೇಲೆ 1 ಯೂನಿಟ್ ಮುಂದಕ್ಕೆ ಸರಿಯುತ್ತದೆ
ಹೀಗೆ ಆಕ್ಟಿವ್ ಓಬ್ಜೆಕ್ಟ್ ಅನ್ನು ಸ್ಥಳಾಂತರಿಸಲು ತಿರುಗಿಸಲು ಮತ್ತು ಅದರ ಅಳತೆಯನ್ನು ಬದಲಾಯಿಸಲು ಈ ರೀತಿಯಲ್ಲಿ ನಾವು ಓಬ್ಜೆಕ್ಟ್ ಪ್ಯಾನಲ್ ಅನ್ನು ಉಪಯೋಗಿಸಬಹುದು
ಬ್ಲೆಂಡರ್ ನಲ್ಲಿ ಕೀ ಫ್ರೇಮ್ಸ್ ಗಳನ್ನು ಅನಿಮೇಟ್ ಮಾಡುವಾಗ ಇದು ಬಹಳ ಉಪಯುಕ್ತವಾಗಿದೆ
3ದ್ ವ್ಯೂನಲ್ಲಿರುವ ಕ್ಯಾಮೆರಾದ ಮೇಲೆ ರೈಟ್ ಕ್ಲಿಕ್ ಮಾಡಿರಿ
ಓಬ್ಜೆಕ್ಟ್ ಪ್ಯಾನಲ್ ನಲ್ಲಿಯ ಟ್ರಾನ್ಸ್ಫಾರ್ಮ್ ನ ಅಡಿಯಲ್ಲಿ ಇರುವ ಲೊಕೇಶನ್ ರೊಟೇಶನ್ ಹಾಗೂ ಸ್ಕೇಲ್ ಗಳ ಯೂನಿಟ್ ಗಳು ಹೇಗೆ ಬದಲಾಯಿಸಿವೆ ಎನ್ನುವುದನ್ನು ಗಮನಿಸಿರಿ
ಇವುಗಳು ಆಯ್ಕೆಯಾದ ಕ್ಯಾಮೆರಾಗಾಗಿ ಸೆಟ್ಟಿಂಗ್ ಗಳು ಇರುತ್ತವೆ
ರಿಲೇಷನ್ಸ್ ಎನ್ನುವುದು ಮುಂದಿನ ಸೆಟ್ಟಿಂಗ್ ಆಗಿದೆ
ನಮ್ಮ ಆಕ್ಟಿವ್ ಓಬ್ಜೆಕ್ಟ್ ಗಾಗಿ ಲೇಯರ್ ಮತ್ತು ಪೇರೆಂಟ್ ಗಳ ಆಯ್ಕೆಗಳನ್ನು ಇಲ್ಲಿ ನಾವು ಸೂಚಿಸಬಹುದು
ಲೇಯರ್ಸ್ ನ ಅಡಿಯಲ್ಲಿ ಎರಡನೆಯ ಚೌಕದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈಗ ಕ್ಯಾಮೆರಾ ಮರೆಮಾಡಲ್ಪಟ್ಟಿದೆ
ವಾಸ್ತವದಲ್ಲಿ ಅದು ಎರಡನೆಯ ಲೇಯರ್ ಗೆ ಸ್ಥಳಾಂತರಿಸಲ್ಪಟ್ಟಿದೆ
ಲೇಯರ್ ಅಡಗಿಸಲ್ಪಟ್ಟ ಕಾರಣದಿಂದ ಕ್ಯಾಮೆರಾ ಸಹ ಅಡಗಿಕೊಂಡಿದೆ
3ದ್ ವ್ಯೂನ ಕೆಳಗಿನ ಎಡಗಡೆಯ ಮೂಲೆಯಲ್ಲಿರುವ ವ್ಯೂ ಗೆ ಹೋಗಿರಿ
ಮೆನ್ಯುವನ್ನು ಓಪನ್ ಮಾಡಲು ಲೆಫ್ಟ್ ಕ್ಲಿಕ್ ಮಾಡಿರಿ
ಶೋವ್ ಆಲ್ ಲೇಯರ್ಸ್ ಅನ್ನು ಆಯ್ಕೆಮಾಡಿರಿ
3ದ್ ವ್ಯೂನಲ್ಲಿ ಕ್ಯಾಮೆರಾವನ್ನು ಮತ್ತೆ ಕಾಣಬಹುದು
ಒಂದೇ ಸೀನ್ ನಲ್ಲಿ ಅನೇಕ ಓಬ್ಜೆಕ್ಟ್ ಗಳ ಜೊತೆಗೆ ಕೆಲಸ ಮಾಡುವಾಗ ಲೇಯರ್ಸ್ ತುಂಬಾ ಉಪಯುಕ್ತವಾಗಿದೆ
ಓಬ್ಜೆಕ್ಟ್ ಪ್ಯಾನಲ್ ನಲ್ಲಿ ರಿಲೇಷನ್ಸ್ ನ ಅಡಿಯಲ್ಲಿರುವ ಪೇರೆಂಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಪೇರೆಂಟ್ ಎನ್ನುವುದು ಎಲ್ಲ 3ದ್ ಅನಿಮೇಶನ್ ಸಾಫ್ಟ್ವೇರ್ ಗಳಲ್ಲಿ ಉಪಯೋಗಿಸಲ್ಪಡುವ ಅತಿ ಮುಖ್ಯವಾದ ಅನಿಮೇಶನ್ ಟೂಲ್ ಆಗಿದೆ
ಬ್ಲೆಂಡರ್ ನ ಅನಿಮೇಶನ್ ಟ್ಯುಟೋರಿಯಲ್ ಗಳಲ್ಲಿ ಇದನ್ನು ನಾವು ಬಹಳಷ್ಟು ಉಪಯೋಗಿಸುವೆವು
ಕ್ಯೂಬ್ ಅನ್ನು ಆಯ್ಕೆಮಾಡಿರಿ ಕ್ಯಾಮೆರಾ ಕ್ಯೂಬ್ ಗೆ ಪೇರೆಂಟೆಡ್ ಮಾಡಲ್ಪಟ್ಟಿದೆ
ಈ ಕ್ಯೂಬ್ ಪೇರೆಂಟ್ ಓಬ್ಜೆಕ್ಟ್ ಆಗಿದೆ ಮತ್ತು ಈ ಕ್ಯಾಮೆರಾ ಚೈಲ್ಡ್ ಓಬ್ಜೆಕ್ಟ್ ಆಗಿದೆ
ಹೀಗೆಂದರೇನು ಎಂದು ನಾವು ನೋಡೋಣ
3ದ್ ವ್ಯೂನಲ್ಲಿಯ ಕ್ಯೂಬ್ ಅನ್ನು ಆಯ್ಕೆಮಾಡಲು ರೈಟ್ ಕ್ಲಿಕ್ ಮಾಡಿರಿ
ನೀಲಿ ಹ್ಯಾಂಡಲ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿದು ನಿಮ್ಮ ಮೌಸ್ ಅನ್ನು ಮೇಲೆ ಮತ್ತು ಕೆಳಗೆ ಕೊಂಡೊಯ್ಯಿರಿ
ಈ ಕ್ಯಾಮೆರಾ ಕ್ಯೂಬ್ ನೊಂದಿಗೆ ಮೇಲೆ ಹಾಗೂ ಕೆಳಗೆ ಸರಿದಾಡುತ್ತದೆ
ಕ್ಯೂಬ್ ಗಾಗಿ ಒಂದು ಹೊಸ ಸ್ಥಳವನ್ನು ಖಚಿತಪಡಿಸಲು ಸ್ಕ್ರೀನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
3ದ್ ವ್ಯೂ ನಲ್ಲಿಯ ಕ್ಯಾಮೆರಾದ ಮೇಲೆ ರೈಟ್ ಕ್ಲಿಕ್ ಮಾಡಿರಿ
ಈಗ ಒಬ್ಜೆಕ್ಟ್ ಪ್ಯಾನಲ್ ನಲ್ಲಿಯ ಪೇರೆಂಟ್ ಗೆ ಹೋಗಿರಿ
ಪೇರೆಂಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ Backspace ಒತ್ತಿರಿ ಮತ್ತು Enter ಕೀ ಅನ್ನು ಒತ್ತಿ
ಕ್ಯಾಮೆರಾ ಇನ್ನು ಮುಂದೆ ಕ್ಯೂಬ್ ಗೆ ಪೇರೆಂಟೆಡ್ ಆಗಿಲ್ಲ
ಅದು 3ದ್ ವ್ಯೂನಲ್ಲಿನ ತನ್ನ ಮೊದಲಿನ ಸ್ಥಾನಕ್ಕೆ ಸ್ನಾಪ್ ಆಗುತ್ತದೆ ಹಾಗೆಯೇ ಕ್ಯೂಬ್ ಹೊಸ ಸ್ಥಾನದಲ್ಲಿ ಉಳಿಯುತ್ತದೆ
ಹೀಗೆಂದರೆ ಪೇರೆಂಟಿಂಗ್ ಎನ್ನುವುದು ಚೈಲ್ಡ್ ಒಬ್ಜೆಕ್ಟ್ ನ ಮೊದಲಿನ ಟ್ರಾನ್ಸ್ಫಾರ್ಮ್ ಸೆಟ್ಟಿಂಗ್ ಗಳನ್ನು ಮಾರ್ಪಡಿಸುವದಿಲ್ಲ
ಹಾಗಾಗಿ ಈ ಟ್ಯುಟೋರಿಯಲ್ ನಲ್ಲಿ ಸೀನ್ ಪ್ಯಾನಲ್ ವರ್ಲ್ಡ್ ಪ್ಯಾನಲ್ ಮತ್ತು ಓಬ್ಜೆಕ್ಟ್ ಪ್ಯಾನಲ್ ಗಳನ್ನು ಪ್ರಾಪರ್ಟೀಸ್ ವಿಂಡೋದ ಅಡಿಯಲ್ಲಿ ನಾವು ನೋಡಿದ್ದೇವೆ
ಇನ್ನುಳಿದ ಪ್ಯಾನಲ್ ಗಳನ್ನು ಮುಂದಿನ ಟ್ಯುಟೋರಿಯಲ್ ನಲ್ಲಿ ವಿವರಿಸಲಾಗುವುದು
ಈಗ ಮುಂದುವರಿಯಿರಿ ಮತ್ತು ಒಂದು ಹೊಸ ಬ್ಲೆಂಡ್ ಫೈಲ್ ಅನ್ನು ಕ್ರಿಯೇಟ್ ಮಾಡಿರಿ
ಸೀನ್ ನಲ್ಲಿ ಯೂನಿಟ್ಸ್ ಅನ್ನು ಮೆಟ್ರಿಕ್ ಗೆ ಬದಲಾಯಿಸಿರಿ
ವರ್ಲ್ಡ್ ದ ಬಣ್ಣವನ್ನು ಬ್ಲೆಂಡ್ ಸ್ಕೈ ಗೆ ಕೆಂಪು ಮತ್ತು ಕಪ್ಪುಗಳಿಗೆ ಬದಲಾಯಿಸಿರಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ ಧನ್ಯವಾದಗಳು